ಹಾ job ಎಲ್ಲಾ ಒಳ್ಳೆದುಂಟು. ಅದೇ ಈಗ ಮಳೆಯೆಲ್ಲಾ ಬರದಿದ್ರೆ ಇನ್ನು ಬೆಳೆಯೆಲ್ಲಾ ನಾಷ ಆಗ್ತಾ ಇರ್ತದೆ ಎಲ್ಲಾ. ಹೌದೌದು ಇಷ್ಟು ಬಿಸಿಲಲ್ಲಿ ಮಳೆ ಸ ಬರ್ಲಿಲ್ಲ ಅಂದ್ರೆ ಹಾಗೆ ಆಗ್ತದೆ,

ಅಂದ್ರೆ ಈಗ ಇನ್ನ ನೋಡ್ಬೇಕು ನಂತ್ರ ಎಂತ ಆಗ್ತಾದೆ May ಯಲ್ಲಿ ಹಾಗೆ ಎಲ್ಲಾ.

last ಸಲಾ ಮಳೆ ಇತ್ತು ಜಾಸ್ತಿ ಬಂದ್ರುಸ ಕಷ್ಟ ಆಗ್ತದೆ.

ತುಂಬಾ ಬಂದ್ರೆ ಸ ಎಲ್ಲರಿಗೆ ಸ ಕಷ್ಟ ಆಗ್ತದೆ . ಅದೇ ಬೇರೆ ಕೆಲಸ ಮಾಡ್ಲಿಕ್ಕೂ ಏನೂ ಇದಿಲ್ಲಾ ಅಷ್ಟು ಮನೆಯಲ್ಲಿದ್ದು ಕೆಲಸ ಮಾಡುವ ಹಾಗೆ. ಅದು ಅದು ಬೆಳೆಯನ್ನೇ ನಂಬಿಕೊಂಡಿರುವವರು ಎಲ್ಲಾ. ಹೌದು ಹೌದು ಅನ್~ ಹೌದು ಅದ್ರಲ್ಲಿ ರೈತರಿಗ್ ಕಷ್ಟ ಆಗ್ತದೆ ಮತ್ತೇ normal ಹೊರಗಡೆ ಹೋಗುವವರಿಗೆ ಅಷ್ಟು ಗೊತ್ತಾಗುದಿಲ್ಲ ಆದ್ರೆ ಅದನ್ನೇ ಇದ್ ಮಾಡೋ ಅವರಿಗೆಲ್ಲ ತುಂಬ ಸ್ವಲ್ಪ problem ಸ್ವಲ್ಪ ಆಗ್ಬೋದು ತೋಟದಲ್ಲಿ ಮತ್ತೇ ಜಮೀನೆಲ್ಲಾ ನೋಡ್ಕೋಳೋರದ್ದು. ಅದೇ ಮತ್ತೇ ಈಗ ಅವರಿಗೆ ಬೆಳೆ ಇಲ್ಲದೆ ನಮ್ಗೆ ಇಲ್ಲಿ ತರ್ಕಾರಿ ಅದಕ್ಕೆಲ್ಲಾ ಜಾಸ್ತಿ ಆಗಿದೆ ಹಣ ಎಲ್ಲಾ. ಹೌದು ಅದು ನಮ್ಗೆ ಅಂದ್ರೆ ಅವರಿಗೆ ಸ್ವಲ್ಪ ಕ~ ನಷ್ಟ ಆದ್ರೆ ನಮ್ಗೆಸ ಈಗ ಜಾಸ್ತಿ ಆಗ್ತದೆ ಅದ್ರದ್ದು price ಎಲ್ಲಾ . ಹೌದು.

ಈಗ ಇನ್ನ ಹೆಳಿಕ್ ಆಗುದಿಲ್ಲ ಯಾವತಾರ ಆಗ್ತದೆ ಎಲ್ಲಾದ್ರದ್ದು ಅಂತ .

ಮಳೆ ಸ್ವಲ್ಪ ಹಾಗೆ ಆದ್ರೂ ಕಷ್ಟ ಹೀಗೆ ಆದ್ರೂ ಕಷ್ಟ ಎರ್ಡು ಸ ಕಷ್ಟವೇ ಆಗ್ತದೆ. ಈಗ ಈ ಬಿಸಿಲಲ್ಲಿ ಈಗವೇ ತುಂಬಾ ಇದೆ ತರ್ಕಾರಿಗೆಲ್ಲಾ ಬೆಲೆ ಇನ್ನ, ಬಿಸಿಲಿಗೆ ಇದ್ಕಿನ್ನಾ ಜಾಸ್ತಿ ಆಗ್ಬೋದು. ಹಾ ಒ ಓ ಸರಿ ಸರಿ ನಾನು ಮತ್ತೇ ಮಾಡ್ತೇನೆ.

ಹಾ, ನಾನ್ ಚೆನ್ನಾಗಿದ್ದೇನೆ. ನೀವ್ ಹೇಗಿದ್ದೀರಾ? ನಾನು ಚನ್ನಾಗಿದ್ದೀನಿ ಮತ್ತೆ ಮನೆಯಲೆಲ್ಲ ಹೇಗಿದ್ದಾರೆ? ಹಾ ಮನೆಯಲೆಲ್ಲ ಆರಾಮ್ ಇದ್ದಾರೆ, ನಿಮ್ದು ಮನೆಯಲ್ಲಿ ಹೇಗಿದ್ದಾರೆ? ನಮ್ ಮನೆಯಲ್ಲಿ ಕೂಡ ಆರಾಮಾಗಿದ್ದಾರೆ. ಮತ್ತೆ ತ~ coffee ಆಯ್ತಾ? ಆ coffee ಆಯ್ತು ನಿಂದಾಯ್ತ?

ಹಾ ಮತ್ತೆ. College day ಇತ್ತಲ್ಲಾ ಮೊನ್ನೆ ನಮ್ಮ college ಇದ್ದು.

ಇಲ್ಲ ಹೋಗ್ಲಿಕ್ಕಾಗ್ಲಿಲ್ಲ ನಾನು ಅದನ್ನೆ ಕೇಳುವಾಂತ call ಮಾಡಿದ್ದು. ಸೊಲ್ಪ work ಇತ್ತು. ಹೋಗ್ಲಿಕ್ಕಾಗ್ಲಿಲ್ಲ. ನಿನಗೆ ಈಗ ರಜಾ ಇಲ್ವಾ ಅಂದ್ರೆ. ಮಿಡ ನಡುವೆ ರಜೆ ಸಿಗಲ್ವ ನಿನಿಗೆ? ಇಲ್ಲನ ವಾರದ ನಡುವಲ್ಲಿ ರಜೆ ಇಲ್ಲ ನಂಗೆ Sunday ಮಾತ್ರ ರಜೆ ಇರುದು. College day ಮತ್ತೆ ವಾರದ middle ಆಯ್ತಲ್ಲ ಹಾಗೆ ಸ್ವಲ್ಪ ನನ್ಗು ನೋಡ್ಲಿಕೆ ಆಗ್ಲಿಲ್ಲಹೋಗ್ಲಿಕ್ಕಾಗ್ಲಿಲ್ಲ ಆದ್ರೆ ನಾನು video ದಲ್ಲಿ ನೋಡಿದೆ ಕೆಲವ್ event ಎಲ್ಲ ಅವಾಗ ಎಲ್ಲ ನೆನ್ಪಾಯ್ತು ನನ್ಗೆ ನಿನ್ನದು ಮತ್ತೆ ನಮ್ಮ friend ಒಬ್ಳು ಇದ್ಲಲ್ಲ ವೀಕ್ಷಿತ ಅಂತ್ ಹೇಳಿ. ನಾವೆಲ್ಲ dance ಅಲ್ ಇದ್ರಲ್ಲ ಹಾಗೆ ನೆನ್ಪ್ ಆಯ್ತ್ ಹಾಗೆ call ಮಾಡಿದ್ದು ನಿನಗೆ. ಓ ಹೌದಾ ಹ ಹ.

ನಂಗೆಸ ಅದೇ ಅನ್ಕೊಂಡಿದ್ದೆ one time ನಿಂಗೆ call ಮಾಡ್ಬೇಕು ಅದು ನಮ್ದು college day ಇತ್ತಲ್ಲಾ ಅದ್ರ ಬಗ್ಗೆ ಸ್ವಲ್ಪ ಮಾತಾಡುವ ಅಂತ ಅನ್ನಿಸ್ತಿತ್ತು ನೀನು ನಾಟಕ ಎಲ್ಲ ಮಾಡ್ತಿದ್ಯಲ್ಲ. ಹೌದು ನನ್ಗೆ ಅಂದ್ರೆ ನಮಗೆ ಈಗ ನೋಡುವಾಗ ಎಲ್ಲ ಆ time ಈಗ ಇರ್ಬೇಕಿತ್ತು ಅಂತ ಅನಿಸ್ತದೆ ಅಲ್ವಾ? ಹಾ ಹೌದು ಸುಮ್ನೆ ದೊಡ್ಡದವರಾಗಿದ್ದು ಚಿಕ್ಕನೆ ಇರ್ಬೇಕು ಅನ್ನಿಸ್ತದೆ.

"ನಿನ್ ಮತ್ತೆ dance ಲ್ಲೆಲ್ಲ ಇದ್ಯಲ್ಲ ಈಗ ಅದು continue ಮಾಡಿದ್ಯಾ ಅಲ್ಲ ಹಾ ಹೌದು ಇವಾಗ work ಇಗ್ ಬಂದ್ಮೇಲೆ dance ಎಲ್ಲ ಮಾಡುದು ಸ್ವಲ್ಪ ಕಷ್ಟ ಆಗ್ತ ಉಂಟು first ಎಲ್ಲ ನಾನ್ ಮಾಡ್ತಿದ್ದೆ ಹ್ಮ ಹೌದು.

ನನಿಗು ನಮ್ಮದು ಈಗ ನಾಟಕದಲ್ಲಿ ಎಲ್ಲ ಇದು ಬರ್ತದೆಲ್ಲಾ ಆಹ್ audition ಎಲ್ಲಾ ಬರ್ತದೆಲ್ಲಾ. ಅದಕ್ಕೆ ಹೋಗುವ ಅಂತೆಲ್ಲ ಆಗ್ತ ಉಂಟು ಈಗ ನಮ್ಮದು comedy ಕಿಲಾಡಿಯೆಲ್ಲ ನೋಡುವಾಗ ಅಲ್ಲಿ ಈಗ ನಮ್ಮ ನಮ್ಮ neighbour ವರು ಎಲ್ಲ ಕೆಲವು join ಆಗಿದ್ದಾರಲ್ಲ. ಹೌದಾ ಹ ಹೋಗ್ಬೇಕಿತ್ತು. ಅದೇ ನನಗೆ interest ಇತ್ತು ಆದ್ರೆ ಇದೆ ನಮ್ಮದು ಎಂತ college life ಅಂದ್ರೆ study ಮುಗ್ನಂತ್ರ ಮತ್ತೆ ಅದಕ್ಕೆ ಅದ್ರ ನ route ಅಲ್ಲೇ ಹೋದ್ರೆ ಆಗ್ತದೆ ಇಲ್ಲದಿದ್ರೆ ಹೀಗೆ ಅದು middle ಅಲ್ಲಿ ಬಿಟ್ಟು ಬಿಟ್ಟು. ನಾವಿದ ಮಾಡ್ಬೇಕಾಗ್ತದೆ. ಹಾ ಹೌದು ಅದ್ರ ಜೊತೆ ಜೊತೆನೆ ಮಾಡ್ಲಿಕೆ ಸ್ವಲ್ಪ ಕಷ್ಟಾಗ್ತದೆ ಅಂದ್ರೆ ಕಾಲೇಜಲ್ಲಿ ಇರುವಾಗ ಅಂದ್ರೆ ಬೇಗ ಸಂಜೆ ಬರ್ತೇವೆಲ್ಲಾ ಯಾವದಾದ್ರು class ಇಗೆ ಹೋಗ್ಲಿಕೆ time ಎಲ್ಲ ಸಿಗ್ತದೆ. work ಅಲ್ಲಿ ಇರುವಾಗ ಕಷ್ಟಾಗ್ತದೆ ಅದೆಲ್ಲ ಮಾಡ್ಲಿಕೆ. ಅದೇ ಅದೇ ಅದೇ ಸಮಸ್ಯೆ ಈಗ. ಹಾ ಹೌದು ನಂದು ಹಾಗೆ ಆಯ್ತು.

ಮತ್ತೆ ಅವಳು ಇದ್ದಾಳಲ್ಲ ಯಾರು ಗೊತ್ತಾ ಸೌಮ್ಯ ಅಂತೊಬ್ಳ್ ಇದ್ಲಲ್ಲ ನಮ್ಮ ಕ್ಲಾಸಲ್ಲಿ.

ಅವಳು ಈಗ ಎಲ್ಲಿದ್ದಾಳೆಂತ ಗೊತ್ತುಂಟಾ ನನ್ಗೆ ಮಾತಾಡಿದೆ ತುಂಬ time ಆಯ್ತು ನಮ್ಮದೊಂದು group ಅಲ್ಲಿ ಇದ್ಲಲ್ಲ ನೋಡು. ಹಾ ಹೌದು ಅವ್ಳು ಇವಾಗ Bangalore ಅಲ್ಲಿ ಇದ್ದಾಳೆ. ಅಲ್ಲಿ work ಆಗಿದೆ ಅಂತೆ message ಹೀಗೆ ಮಾಡ್ತ ಇರ್ತಾಳೆ ಇವಾಗ ಹಬ್ಬದ್ ದಿನ ಅಥ್ವ ಇವಾಗ birthday ಗೆ ಎಲ್ಲ wish ಮಾಡ್ತಾಳೆ ಮತ್ತೆ ತುಂಬ contact ಇಲ್ಲ ಅಂದ್ರೆ ತುಂಬ ಇದು ಮಾಡ್ತಾಯಿಲ್ಲ. ಹೌದು ಹಾಗೆ. ಹೌದು ಅದು college ದೊಂದು group ಇತ್ತಲ್ಲ ಅವಾಗ first ಗೆ ಎಲ್ಲ ತುಂಬ ಅದ್ರಲ್ಲಿ ಸಂದೇಶಗಳು call ಗಳೆಲ್ಲಾ ಬರ್ತಾ ಇತ್ತು ಅಲಾ ಆಮೇಲೆ ಈಗ ಎಲ್ಲಾ down ಆಗಿದೆ. ಹೌದು ಅದು group create ಮಾಡ್ತಾರಲ್ಲ ಆವಾಗ first ಅಲ್ಲಿ ಎಲ್ಲ ಬರ್ತದೆ ಜಾಸ್ತಿ ಜಾಸ್ತಿ ಆಮೇಲೆ ಕಡಿಮೆ.

ಹೌದು silent ಯಾರೋ ಒಬ್ರು good morning ಇಲ್ಲಾಂದ್ರೆ ಹಬ್ಬಕ್ಕೆ ಏನಾದ್ರು ಒಂದು wishes ಇರ್ತದೆ ಅಷ್ಟೇ.

ಹ್ಮ್ ಹೌದು ಆದ್ರು college life ಒಳ್ಳೇದಿತ್ತಲ್ಲಾ ನಮ್ದು? ಹೌದು ಯಾಕಂತ ಹೇಳಿದ್ರೆ ನಾವು ಚಿಕ್ಕವರು ಇರುವಾಗ ಓದು ಮತ್ತೆ ಹೀಗೆ ಪಠ್ಯೇತರ ಯಾವ್ದಾದ್ರು ಕೆಲ್ಸ ಅದೇ ಇರುತ್ತೆ ದೊಡ್ಡವರಾದ್ನನ್ತ್ರ ಜವಾಬ್ದಾರಿ ಅದು ಇದು ಅಂತ ಹೇಳಿ ಬರುವಾಗ ನಮ್ಮ ಏನು ಮನ್ಸಲ್ಲಿ ಅದೆಲ್ಲ ಅದಕ್ಕೆಲ್ಲ time ಕೊಡ್ಲಿಕೆ ಆಗುದಿಲ್ಲ. ಅದು ಎಂತ ಹಾಗೆ ಜೀವನನೇ ಹಾಗೆ ಆಗಿದೆ. ಹೌದು ಹೌದು ಅದು correct ಹಾಗೆ ಆಗ್ತಾ ಹೋಗ್ತದೆ. ದಿವ್ಯ ನಂಗೆ call ಬರ್ತಾ ಉಂಟು ಆಮೇಲೆ call ಮಾಡ್ತೇನೆ bye.

ಹ ನಾನ್ ಆರಾಮಿದ್ದೇನೆ ಈಗ ಸದ್ಯಕ್ಕೆ.

ಆದರೆ ಊರಲ್ಲಿ ಸ್ವಲ್ಪ ಮಳೆ ಚಳಿ ಎಲ್ಲ ಉಂಟು ಎಲ್ಲ ಕಡೆ. ಹೌದು ಎಲ್ಲ ಕಡೆ ಈಗ ಜ್ವರ ಶೀತ ಎಲ್ಲ ಕೆಮ್ಮು ಜಾಸ್ತಿ ಆಗಿದೆ.

ಹೌದು ಅದೂ ಅದಕ್ಕೆ ಸ್ವಲ್ಪ ಎಲ್ಲ ಮನೆಮದ್ದು ಮಾಡಿದ್ರೆ ಒಳ್ಳೇದಿತ್ತು ಜನ್ರಿಗೆ ಅರ್ಥ ಆಗುದಿಲ್ಲ ಕೆಲವರು ನಂಬುತ್ತಾರೆ ಕೆಲವರು ನಂಬುದಿಲ್ಲ. ಹೌದು ಸ್ವಲ್ಪ ಶೀತ ಜ್ವರ ಬಂದ್ರೆ ಸೀದ ಅಹ್ hospital ಗೆ ಹೋಗ್ತಾರೆ ಇಲ್ಲಂದ್ರೆ ಏನಾದ್ರೂ ಮದ್ದು ತಂದು ಅದು ಕುಡೀತಾರೆ ಮನೆಯಲ್ಲೇ ನಮ್ಮ ಪಕ್ಕದಲ್ಲೇ ಗಿಡದಲ್ಲಿ ಗಿಡಮೂಲಿಕೆ ಅದು ಇದು ಅಂತೇಳಿ ಕೆಲವು ಮದ್ದು ಇರ್ತದೆ ಅದು ನಮಗೆ ಗೊತ್ತಿರುವುದಿಲ್ಲ.

ಹೌದು ಹೌದು ಅದಕ್ಕೆ ಸಣ್ಣ ಸಣ್ಣ ಮದ್ದುಗಳು ನನ್ನ ಪ್ರಕಾರ try ಮಾಡಿದೇನೇ ಒಳ್ಳೇದು ಮದ್ದುಗಳುಂಟು ಈ ಕಷಾಯ ಅಂತೇಳಿ ಒಂದು ಬೇರು ಇದು ಬೇರೆ ಕಷಾಯ ಎಲ್ಲಾವೂ ಎಲ್ಲವೂ ಹೇಳುವಂತದ್ದೇ. ಇದು ಒಂದು ಬೇರೆ ನಮೂನಿ ಕಷಾಯ ನಾನ್ try ಮಾಡಿ ನನ್ಗೆ ತುಂಬ help ಆಗಿದೆ ಅದೂ ಆ ನಾನ್ ಹೇಳ್ತೇನೆ ನಿಮ್ಗೆ ಅಹ್ ಒಂದು ಒಂದು ನೀರುಳ್ಳಿ ಗೆಡ್ಡೆ.

ಒಂದು ಬೆಳ್ಳುಳ್ಳಿ ಗೆಡ್ಡೆ full ಎರಡು ಇಂಚು ಶುಂಠಿ.

ಎರಡು spoon ಎರಡು t spoon full ಅರಿಶಿಣ ಇದನ್ನ ಹಾಕಿ ಸ್ವಲ್ಪ pepper ಇದನ್ನು ಎಲ್ಲಾ ಹಾಕಿ ಒಂದು liter ನೀರಲ್ಲಿ ಕುದಿಸ್ಬೇಕು ಹತ್ತು ನಿಮ್ಷ ಹದ್ನೈದು ನಿಮ್ಷ ಅದು ಕುದಿಸಿದ ಮೇಲೆ ಅದನ್ನ. ಸ್ವಲ್ಪ ಚಪ್ಪೆ ಮಾಡ್ಲಿಕ್ಕೆ ಇಡಿ ಅವಗಾವಾಗ ಅದನ್ನ ಕುಡ್ದ್ರೆ lungs ಲಿ ಇದ್ದದ್ದು ಆ ಗಟ್ಟಿಕಟ್ಟಿದ ಕೆಮ್ಮ ಕಫ ಎಲ್ಲ ಮೆಲ್ಟ್ ಆಗಿ ಹೊರಗೆ ಬರ್ತದೆ ದಿವ್ಸಕ್ಕೊಂದು ನಾಲ್ಕೈ ದು ಸರ್ತಿ ಅದನ್ನು ಚೂರ್ಚೂರೇ ಚೂರ್ಚೂರೇ ಬಿಸಿ ಮಾಡಿ ಕುಡಿಬೇಕು. ತುಂಬಾ ಉಷಾರಿಲ್ಲದಾಗ ಮಾತ್ರ ಇದು ದಿವ್ಸ continue ಮಾಡಿದ್ರೆ ತುಂಬ ಒಳ್ಳೇದಾಗ್ತದೆ ತುಂಬ help ಆಗ್ತದೆ. ಕಫ ಕೆಮ್ಮು ಎಲ್ಲ ಗುಣ ಆಗ್ತದಂತಲ್ಲ ಇದರಲ್ಲಿ? ಹೌದು ಹೌದು ತುಂಬ ಒಳ್ಳೇದು ತುಂಬ ಒಳ್ಳೇದು ಯಾಕಂದ್ರೆ ನೀರುಳ್ಳಿಗೆ ಶಕ್ತಿ ಉಂಟು ಆ ಕಫ ತೆಗಿಯುವುದು ಬೆಳ್ಳುಳ್ಳಿಗೆಸ ಶಕ್ತಿ ಉಂಟು ಶುಂಠಿ ಅಹ್ chest ಗೆ ಆರಾಮ ಕೊಡ್ತದೆ breathing ಗೆ ಆರಾಮ ಕೊಡ್ತದೆ. So ಇದೆಲ್ಲ ಒಟ್ಟಿಗೆ ಸೇರಿ ಕುದ್ಸಿದ ಕಾರಣ ಅದೇನೂ harm ಇಲ್ಲ ಅದಿಕ್ಕೆ ಅದು ಕುದಿಸಿ ಕುಡ್ದ್ರೆ ಬಾರಿ ಒಳ್ಳೇದು ಬೇರೆಲ್ಲ ಕಷಾಯ ಹೇಳ್ತಾರೆ ಇದು ಬೇರೆ ನಮ್ನಿ ಕಷಾಯ ಅದಕ್ಕೆ ನಾನ್ ಹೇಳ್ತಾ ಇದ್ದೇನೆ ನಿಮ್ಗೆ.

ಅದಕ್ಕೆ ಸ್ವಲ್ಪ honey ಹಾಕ್ಬೋದು honey ಒಂದು spoon honey ಹಾಕ್ಬೋದು ಎರಡು spoon honey mix ಮಾಡಿದ್ರೆ ಇನ್ನೂ ಒಳ್ಳೇದು.

Honey ಸ ಸ್ವಲ್ಪ ಕಫ ಎಲ್ಲ ಕರಗುವ ಹಾಗೆ ಮಾಡ್ತದೆ ಹೌದು. ಮತ್ತೆ ಈ ಜ್ವರ ಎಲ್ಲ ಈಗೆಲ್ಲ ಬರ್ತದಲ್ಲ ಜ್ವರಕ್ಕೆ ಅಹ್ ಜ್ವರಕ್ಕೇನು ಮಾಡ್ಬೇಕಾಗ್ತದೆ? ಜ್ವರ ಜ್ವರ ಬರ್ಲಿಕ್ಕೆ ಜ್ವರ ಹೋಗ್ಲಿಕ್ಕೆ ಆ ಇದು ಏಲಕ್ಕಿ ಪುಡಿ ಮಾಡಿ honey ಯೊಟ್ಟಿಗೆ ತೆಗ್ದು ತಿಂದ್ರೆ ಜ್ವರ ಕಮ್ಮಿ ಆಗ್ತದೆ ಹೇಳ್ತಾರೆ. ಮತ್ತೆ ಏನಂದ್ರೆ ಈಗ ನಾವು ಅಹ್ ಮದ್ದು ಅದು ಇದೆಲ್ಲ ಮಾಡುದಕ್ಕಿಂತ, ನಾವು ಡೈಲಿ ವ್ಯಾಯಾಮ ಮಾಡ್ತಾ ಇದ್ರೆ, ಅದ್ರಲ್ಲೇ ಮದ್ದಿನಂಶ ಇರ್ತದೆ ನಾವು ಈಗ ಸೂರ್ಯ ನಮಸ್ಕಾರ ಅದು ಇದು ಅಂತ ಹೇಳಿ ಕೆಲವು ವ್ಯಾಯಾಮದಲ್ಲಿ ಪ್ರಾಣಯಾಮ. ನಮಸ್ಕಾರ ಹೌದು ಹೌದು ಹೌದು ಆದ್ರೂ ಕೆಲವೊಮ್ಮೆ ಈ doctor ಸುದ್ದು ಹೆಲ್ಪು ಬೇಕಾಗ್ತದೆ ನಮ್ಗೆ.

ಕೆಲವೊಮ್ಮೆ ಅಥ್ವಾ ಒಂದು ನಾಟಿ ಮದ್ದು ಹೇಳ್ತಾರೆ ಅದೂ ಆಗುತ್ತೆ alternative ಗೆ ಆ homeopathy ಆಯುರ್ವೇದ ಅದೂಸ ಸಣ್ಣ ಮಟ್ಟಿಗೆ ಅದು ತುಂಬ ಗುಣ ಅಹ್ ಮಾಡ್ತದೆ ಇದನ್ನ practice ಮಾಡಿದ್ರೆ ಈ ಆಯುರ್ವೇದ. Homeopathy ಇದು ಮಾಡಿದ್ರೂ ಬೇರೆ ಮದು ಹೆಚ್ಚು ಬೇಡ antibiotics ಲ್ಲ ಸ್ವಲ್ಪ ಕಡಿಮೆ ತಕೋಳ್ಬೋದು ಆದ್ರೂ ಕೆಲವು ಕಾಯಿಲೆಗೆ ಬೇಕಾಗ್ತದೆ. ಹೌದು ಸರಿ ಜ್ಯೋತಿ ನಾನ್ ಏನಂದ್ರೆ ನಿಮ್ಮ ಈ ಕೆಲವೊಂದು ಟಿಪ್ಸ್ ಕೇಳಿ ತುಂಬ ಇದು ತುಂಬ ಅನುಕೂಲ ಆಗ್ತದೆ ನಾವ್ ಮುಂದೆ ಏನಾದ್ರೂ ಶೀತ, ಜ್ವರ ಏನಾದ್ರೂ ಬಂದ್ರೆ ಇದನ್ನೇ ಉಪಯೋಗಿಸ್ತೇನೆ ಈಗ ಸದ್ಯಕ್ಕೆ ನಾನ್ ಸದ್ಯಕ್ಕೆ ನನಿಗೇನಾದ್ರೂ. ಶೀತ ಕೆಮ್ಮು ಜ್ವರ ಬಂದ್ರೆ ನೀವೇ doctor ನಿಮ್ಮ ಈ ಮದ್ದನ್ನು use ಮಾಡಿ ಗುಣ ಆಗ್ತದ ಅಂತ ನೋಡ್ತೀನೆ ಸರಿ ಹಾಗಾದ್ರೆ ನಾನೀಗ ಇಡ್ ಇಡ್ಲಾ? ಎಲ್ಲರಿಗೂ ಒಳ್ಳೇದಾಗ್ಲಿ ಅಷ್ಟೇ small tips thank you.

ನಮಸ್ಕಾರ ನಮಸ್ಕಾರ ನಮಸ್ತೆ.

ಎಲ್ಲರಿಗು ನಮಸ್ಕಾರ ರೀ, ನಾನ್ ಇವತ್ತ್ ಪರೀಕ್ಷೆಗೋಳ ಬಗ್ಗೆ ಮಾತಾಡಬೇಕ್ ಅನ್ಕೊಂಡೆನಿ, ಬಂತ ನೋಡ್ರಿ ಪಾ, January ಮುಗಿತಂದ್ರ March ಅಂದ್ರ ಪರೀಕ್ಷೆ ಪರೀಕ್ಷೆ ಪರೀಕ್ಷೆ, ಎಲ್ಲಾರದು ಅಭ್ಯಾಸ ಮಾಡಿಸ್ಬೇಕು. ಮಕ್ಕಳಿಗೆ ಪರೀಕ್ಷೆದೊಳಗ್ ಚನ್ನಾಗಿ marks ತರಸಬೇಕ್, ಇದೆ ಒಂದ್ ಇರ್ತೇತಿರಿ ಇವತ್ತ್. ಈಗ ಪರೀಕ್ಷೆಗಳ್ start ಆದ್ವಂದ್ರ ನೋಡ್ರಿ ಒಂದೊಂದ್ school ಒಂದೊಂದ್ ಶಾಲಿಯೊಳಗ್ ಒಂದೊಂದ್ ತರಾ ಇದಾವ ರೀ ಪರೀಕ್ಷೆಗಳ್ ನಮ್ಮದ್ ನಾಳೆ ಎಂಟನೇ ತಾರಿಕೆಗ. Start ಆಗಿ ಇಪ್ಪತ್ತನೇ ತಾರೀಕಿಗ್ ಮುಗಿತೇತಿ ಮುಗಿತು ಹಬ್ಬಾ ಬಂದ್ ಬಿಡ್ತೇತರಿ ಪರೀಕ್ಷೆಯೊಳಗ ಪರೀಕ್ಷೆನು ಓದಿಸ್ಬೇಕು ಮತ್ತ್ ಹಬ್ಬದ್ ಕೆಲಸಾನು ಮಾಡ್ಬೇಕ್. ಒಂದಿನಾ ಬಿಟ್ಟ್ ಒಂದಿನಾ ಪರೀಕ್ಷೆಗೊಳ ಅದಾವರಿ ಸಮಾಜ, ಗಣಿತ, ವಿಜ್ಞಾನ. ಈ ಸರೇ ಬಾಳ್ ಐತರೀಪಾ ಬರ್ಸುದು ಒದಸುದು, ಆದ್ರ ನಾವೇನ್ ಮಾಡ್ಬೇಕರಿ ಮಕ್ಕಳ ಬರುದ್ರಾಗ ಅವ್ರಿಗ ಅಭ್ಯಾಸ ಮಾಡಸಬೇಕಲ್ಲಾ ಪರೀಕ್ಷೆಗ್ ಅವ್ರ ಚಂತಗೆ ready ಆಗ್ಬೇಕಲ್ಲಾರೀ, ಪರೀಕ್ಷೆಗೆ ಅವ್ರ ಬರುದ್ರಾಗ ನಮ್ದ್ ಎಲ್ಲಾ ಕೆಲಸಾ ಮುಗಸ್ಕೊಂಡ. ಅವ್ರದ್ ಏನ school ಒಳಗ ಇರ್ತಾವಲ್ಲರೀ ಅಭ್ಯಾಸ ಹಿಂತಿತಾವ ಪಾಠಗಳು ಬರ್ತಾವ ಪರೀಕ್ಷೆಯೊಳಗ ಅಂತಂದ ಅವೆಲ್ಲಾ ಓದಸಬೇಕ್ ಬರಸಬೇಕ್ ಹಂಗ್ ಮಾಡಿದ್ರನ ಮಕ್ಕಳ್ ಚೊಲೊ ಅಭ್ಯಾಸ ಮಾಡತಾರರಿ. ಚಂತಗೆ ಅಹ್ marks ತೊಗೊಂಬರತಾರ ಅದಕ್ಕ ಮೊದ್ಲ ನಾವ್ ಪರೀಕ್ಷೆಗೆ ನಮ್ಮ ಮಕ್ಕಳಗೆ ಚಂತಗೆ ಮಾಡಾಕ ಪರೀಕ್ಷೆ ಚಂತಗ ಬರೀಬೇಕ್ ಅವ್ರ ಅನ್ನದ ಮನಸಯೊಳಗ್ ತುಂಬಿಸಿ. ಪರೀಕ್ಷೆಯೊಳಗ ಉತ್ತೀರ್ಣ ಮಾಡ್ಬೇಕರಿ ಹೆಂಗ ಉತ್ತೀರ್ಣ ಅಂದ್ರ ನಾವ್ ಅಗದಿ ಅವ್ರು ಪ್ರಥಮ ದರ್ಜೆ ಒಳಗ್ ಬರುಹಂಗ ಅವರೀಗ ನಾವು ಅಭ್ಯಾಸ ಮಾಡುಹಂಗ ಅವರ ಅಷ್ಟ್ marks ಅದಕ್ಕ್ ನಾವು first ಅವ್ರ ಬರೊತ್ತಿಗೆ. ಅವ್ರಗ್ ಓದಸಾಕ್ ready ಮಾಡಸಬೇಕ್ ಪರೀಕ್ಷೆ ಎಲ್ಲಾ ಬರದ್ ಬರದ್ ತಗಸಬೇಕ್ ರೀ ಯಾವ್ಯಾವ tough tough question ಇರ್ತಾವ್ ಎಲ್ಲಾ ಮಾಡಿಸಿ ವಟ್ ಅವ್ರಿಗೆ ಮಕ್ಕಳಿಗೆ ಪರೀಕ್ಷೆ ಅನ್ನದ್ ಭಯ ತೆಗೆದ್ ಹಾಕಿ ಪರೀಕ್ಷೆಯನ್ನ ಆಟಾಡಕೊಂತ ಮಾಡಸಬೇಕ್ ಅಮ್ಮಾ ಇವತ್ತ್ ಇಷ್ಟ್ ಮಾಡದೇ ಇವತ್ತ್. ಇಷ್ಟ್ ಬರದೇ ಅಂತ ಅವ್ರು ಹುಡುಗುರಗ ಮನಸ್ನಾಗ್ marks ಸಮಾಜ ಅಂದ್ರ ಹೆದರ್ತಾರ, ವಿಜ್ಞಾನ ಅಂದ್ರ ಹೆದರತಾರ ಇಲ್ಲಾ ನಂಗ್ ಬಾಳ ಅದ ತೊಂದರಿ ಆಗ್ತೇತಿ ಒತ್ತಕ್ಷರ ಬರುದಿಲ್ಲಾ ಆಮೇಲೆ spelling mistake ಮಾಡ್ತಾರ ರೀ ಎಲ್ಲಾನು. ತಪ್ಪ್ ತಪ್ಪ್ ಬರೀತಿನಿ ಅಂತ ಹೆದ್ರಿಕಿ ಇರತೇತಿ ರೀ ಹುಡುಗುರಿಗೆ ಪರೀಕ್ಷೆ ಅಂದ್ರ. ವಿಜ್ಞಾನ ಕಿರ್ತೈತಿ ಗಣಿತಕ್ಕಂತರು ಎಲ್ಲಾ ಮಾಡತಿರತಾರರಿ ಗಣಿತ exam ಬಂತಂದ್ರ ಮನ್ಯಾಗ ಎಲ್ಲಾ correct ಮಾಡಿರ್ತಾರ ಅಲ್ಹೋಗಿ ಪರೀಕ್ಷೆ tension ಮಾಡ್ಕೊಂಡ್ ಬಂದಿದ್ದನ್ನು ತಪ್ಪ್. ಬರದ್ ಬರ್ತಾರ ಅದಕ್ಕ್ ನಾವು ಅವ್ರಿಗೆ ಹಂಗ್ ಮಾಡಬಾರದ್ ಅನ್ನದಕ್ಕ ಮನ್ಯಾಗನು ಆಟ ಆಡಸ್ಕೊಂತ ನೀ ಅಲ್ಲಿ ಹೆದರಬೇಡಾ ಆರಾಮ ಬರಿತಿ ಮಜಾ ಮಾಡ್ಕೊಂತ ಬರಿ ನಿನ ಕುಶಿಲೇ ಬರಿ ಅಂತ ಭಯಾ ತಗಸಬೇಕರಿ ನಾವ್ ಮಕ್ಕಳಿಗೆ. ಏ ಗಣಿತ ಐತ್ನೋಡ್ ಓದ್ ಓದ್ ಮಾಡ್ಲಿಲ್ಲಾ ಅದ್ರ ನೋಡು. ಹೊಡಿತೇವ ನೋಡ್ ಅನ್ಬರ್ದ್ರೀ ನಾವ್ ಆರಾಮ್ ಮಾಡಪ್ಪಿ ನಿನ ಚೊಲೊ ಮಾಡತಿ ನೀನ್ ಶಾಣೆ ಅದಿ ನೀನ್ ಅಂತ ನಾವ್ ಹೇಳ್ತೆವೆಲ್ಲರಿ ಅವ್ರ ಅಲ್ಲೇ hundred percent ಅವ್ರ ಯೇನ ಅಂದ್ರ ಅನ್ಕೋಳಂಗಿಲ್ಲ ಶಿಕ್ಷಕರ ಸತೇಕ ಅಷ್ಟ ವಿಚಾರ ಮಾಡ್ತೀರಂಗಿಲ್ಲಾ ಈ ಹುಡುಗಾ ಇಷ್ಟ ಚೊಲೊ ಅಂಕಿ. ತಗಿತಾನ ಪರೀಕ್ಷೆ ಒಳಗ ಅಂತಂದ ಅದಕ್ಕ್ ನಾವ್ ಮಕ್ಕಳಿಗೆ ಪರೀಕ್ಷೆ ಅನ್ನೋ ಭಯಾನ ತಗಿರಿ ಆಟ ಆಡಸ್ಕೊಂತ ಆ ಲೆಕ್ಕಾ ಮಾಡಸಬೇಕರಿ ಮಗ್ಗಿ ಹೇಳಸಬೇಕರಿ ಗಣಿತದ್ದ ಅಪ್ಪಿ ಇದನ್ನ್ ಮಾಡ್ ಇದನ್ನ್ ಮಾಡ್ ಅವ್ರಿಗೆ ಒಂದ್ ಏನರ ಕೊಡಸ್ತೇನಿ ಅನ್ನಬೇಕ ನೀ. ಇತರ ಇಷ್ಟ್ marks ತೊಗೊಂಡಿ ಅಂದ್ರ ನಿನಗೆಲ್ಲ ಮಾಡ್ತೇವಿ ಅಂತ ಹೇಳಸಬೇಕ್ ವಟ್ಟ್ ಮಕ್ಳಿಗೆ ಪರೀಕ್ಷೆ ಅನ್ನೋದ್ ಹೆದರಿಕಿ ತಗದ್ ಹಾಕಸಬೆಕರೀ ಅದಕ್ಕ್ ನಾವ್ ಮಾಡುದ ಕೆಲಸ ಇಷ್ಟ. ನಾವ್ ಚಂತಗೆ ಮಕ್ಳ ಬರುದರಾಗ ready ಆಗಿ ಅವ್ರಿಗೆ ಅಭ್ಯಾಸ ಮಾಡಸಬೇಕರಿ ಹೊಡಿಯುದ ಬಡಿಯುದ ಬಿಟ್ಟ್. ಕುಶಿಲೇ ಮಾತಾಡಸ್ಕೊಂತ ಅವ್ರಿಗೆ ಏನಾತ್ ಏನಾತ್ ಇವತ್ ಇಷ್ಟ್ ಚೊಲೊ ತೊಗೊಂಡಿ ಇಷ್ಟ್ ಚಂದ ಬರದಿಯಲ್ಲಾ ನೀನ್ ಎಷ್ಟ್ ಚಂದ ಬರ್ಯಾಕತಿಯಲ್ಲಾ ನೀನ್ ಅಕ್ಷರ ಗೋಳು ಅಂತ ಅವ್ರಿಗೆ ಹುರದುಂಬಿಸಬೇಕ್ ಅಮ್ಮಾ ಹಿಂಗ ಅಂತಾರಲ್ಲಾ ಇನ್ನು ಚಂದ ಬರೀತೇನಿ ಅನ್ನೋದ್ ಅವ್ರ ತಲಿಯೊಳಗ್ ಬರ್ತೇತಿ ಈಗ. ಕನ್ನಡಾ ಐತರೀ ಕನ್ನಡಗಳು ಹಾಡ್ ಪದ್ಯಗಳು ಇರ್ತಾವ ಪದ್ಯ ಅಡಗಿ ಮಾಡ್ಕೊಂತ ಪದ್ಯ ಹಾಡ್ಸತಿನಿರಿ ನನ್ ಮಗಾಗ ನಾನ್ ಹಿಂಗಾಗೆ ಪದ್ಯ byheart ಬಂದ್ಬಿಡ್ತ್ ಅವ್ನ ಜೊತೆ ಕೂತ್ಕೊಂಡ್ ನೀನ ಕಿನಾ ನಾನ್ ಚಂದ್ ಬರಿತೇನೆ ನೀ ಚಂದ್ ಬರೀತಿಯ ಅನ್ಕೊಂತಿವರಿ ಆಗ ನನ್ ಕಿನಾ ಚಂದ ಬರೀತಾನ ರೀ ನನ್ನ ಮಗಾ ಅಂತ ನಾನ್. ಅಮ್ಮನ್ ಕಿನಾ ಚಂದ್ ಬರೀತಿನಿ ಅಮ್ಮನ್ ಕಿನಾ ಚಲೋ ಹೇಳ್ತಿನಿ ಅಂತಾ ಅವ್ನಯೇನ ಮಾಡತನ ಆಟಾಡಕೊಂತ ಅದನ್ನ ಅವ್ನ್ ಭಯಾನು ಹೋಗ್ಬಿಡ್ತೇತರಿ ಆವಾ ಹಂಗ್ ಮಾಡ್ಕೊಂತ ಹೋದ್ರ ಅದಕ್ಕ್ ನಾವು ಮಕ್ಕಳಿಗೆ ಎಲ್ಲಾ ಪರೀಕ್ಷೆ English ಅಂತ ಹೆದರ್ತಾರ ಹಿಂದಿ ಅಂತ ಹೆದರ್ತಾರ , ಅದಕ್ಕ್. ಪ್ರತಿಯೊಂದು ಅವ್ರಿಗೆ ಏನ್ ಹೆದರಿಕಿ ಇರತೇತಿ ಅದ ಏನ್ ಅವ್ರಿಗೆ ಹೆದರಸಲಾರದಂಗ್ ಆಟಾಡಸ್ಕೊಂತ ಮಾಡ್ಬೇಕ್, ಅಪ್ಪಿ ಅಂತ ಅವ್ರಿಗೆ ಆಟಾಡಸ್ಕೊಂತ ಅವ್ರಿಗೆ ಅಭ್ಯಾಸ ಕಲ್ಸ್ಬೇಕ್ರಿ ನಾವ್ ಪರೀಕ್ಷೆನು ಹಂಗ ಮಾಡ್ಬೇಕರಿ ಎಲ್ಲಾ ಮಕ್ಕಳಿಗು ಪರೀಕ್ಷೆ ಅನ್ನು ಭಯನೇ ಹೋಗ್ಬಿಡತೇತಿರೀ ಹಿಂಗ ಆದ್ಮೇಲೆ, ಜಾತ್ರಿ ಕರ್ಕೊಂಡ ಹೋಗ್ತೇನಿ. ಸಿದ್ದಾರೂಢ ಮಠದ್ ಜಾತ್ರಿ ಕರ್ಕೊಂಡ್ ಹೊಕ್ಕೇನೀ ಪರೀಕ್ಷೆಯೊಳಗ್ ಬರಿ ಇವತ್ತ್ ಇದನ್ನ ಓದ ನಿಂಗ ಏನ್ ಬೇಕ್ ಹೇಳ ಮಾಡ್ಕೊಡ್ತೀನಿ ಮನ್ಯಾಗಿಂದ ಮಾಡಿ ಕೊಡ್ತಿನಿ ಅನ್ನಬೇಕರಿ ಹೊರಗಿಂದ ಏನು ತಿಂಸಂಗಿಲ್ಲಾ ಮಕ್ಕಳಿಗೆ ಮನ್ಯಾಗ್ ಏನ್ ಬೇಕಾ ನಿಂಗ Parota ಬೇಕಾ ಮಾಡ್ಕೊಡ್ತಿನಿ ಈಗ ಅಭ್ಯಾಸ ಮಾಡ ಅಮ್ಮಾ Parota ಮಾಡ್ತಾರಂತ ಅವ್ನ. ಕುಶಿಲೇ ಅಭ್ಯಾಸ ಮಾಡ್ತಾನ್ರೀ ಚಂದಗು ಬರೀತಾನ ಹಂಗ ನೀ exam ಬರದ್ ಬಾ ನಿಂಗ ಏನ್ ಬೇಕ ನಾ ಅದನ್ನ ಮಾಡಿ ಇಡ್ತೇನಿ ಅನ್ನರಿ ಪರೀಕ್ಷೆನು ಬರದ್ ಬರ್ತಾರ ನಮ್ಮ ಮನ್ಯಾಗಿನ ಅಡಗಿನು ಆಗಿರ್ತೇತಿ ಅವ್ನ ಬಂದ್ ಮ್ಯಾಲೆ ಕೇಳಿಲ್ಲಾ ಬರದ್ ಬಿಟ್ಟಿರತಾನರಿ ಆವಾ ಹೆದ್ರಿಕಿ ಹೋಗ್ಬಿಡತ್ ನೋಡ ಅಮ್ಮಾ ನಂಗ ಅಂತಾನ್ರಿ.

ನೋಡ್ರಿ ಎನ್ ಗೊತ್ತಾ ನಾವ್ ನಿನ್ನೆ ಪ್ರವಾಸಕ್ ಹೋಗಿದ್ವಿ, ಅಹ್ ಇದಕ್ಕ ಉಳ್ವಿಗ್ ಹೋಗಿದ್ವಿ ಅಂದ್ರ ನಮ್ಮನ್ಯಾಗೇ ಎಲ್ಲಾರೂ ಬಂದಿದ್ರೂ. ನನ್ ತೌವ್ರ ಮನೀದು ಕಡೆದವ್ರು ಆಮೇಲೆ ನನ್ನ ಗಂಡನ್ ಮನಿಯವ್ರು ಎಲ್ಲಾರೂ ಸೇರಿ.

ಉಳ್ವಿಗ್ ಹೋಗಿದ್ವಿಮತ್ತ್ ಗಾಡಿ book ಮಾಡಿದ್ವಿ.

ಅಹ್ ಗಾಡಿ book ಮಾಡಿದ್ವಿ ಅದು ರಾತ್ರಿ ಹೋಗಾಂಗಿಲ್ರಿ ghat section ಅಲ್ಲಾ ನಾವ್ ಬೆಳಗ್ಗೇನೇ ಹೋಗ್ಬೇಕಾಗೆತಿ.

ರಾತ್ರಿ ಹೋಗ್ಬೇಕಂತ ಮಾಡಿದ್ವೀ ಅಲ್ಲೋಂದಿನಾ ಉಳಿಲಿಕ್ಕೆ ಆದ್ರ ರಾತ್ರಿ ಹೋಗ್ಲಿಕ್ಕೆ ಬರ್ಲಿಲ್ಲ ಅದ್ರ ಸಂಬಂದ ನಾವು ಬೆಳಗ್ಗೆ ನಾಕ್ ಗಂಟೆ ghat section ಅಲ್ಲರೀ ಅದ ನಾಕ್ ಗಂಟೆಕ್ ಹೋದ್ವಿ.

ನಾಕ್ ಗಂಟೆಕ್ ಅದು ghat section ಬಾಳ ರಿಪಾ ಹೋಗಕ್ ಬಾಳ್ ಇದ ಅನಸ್ತೇತಿ.

ಅದಕ್ಕೆ ನಾವ್ ಬೆಳಗ್ಗೇ ನಾಕ್ ಗಂಟೇಕಂತ ಹೋದ್ವಿ. ಹೋಗಾಂತ್ಲೆ ಅಲ್ಲೆ ಅಭಿಷೇಕ ಕೊಟ್ಟಿದ್ವಿ. ಅಭಿಷೇಕ್ ಮಾಡ್ಸಿದ್ರೆ ಅಭಿಷೇಕ್ ಒಂದ್ ತಾಸ್ ಅದು ಕುಂಡ್ರಬೇಕು. ಅಭಿಷೇಕ ಮುಗಿ ಮಟಾ ಪೂಜಿ ಮುಗಿ ಮಟಾ ಅಭಿಷೇಕ ಆಯ್ತ. ಆಯ್ತ ತಕ್ಷಣ ಪೂಜೆ ಎಲ್ಲಾ ಆಮೇಲೆ ಮುಗಸ್ಕೋಂಡು ದರ್~ ದೇವ್ರ ಎಲ್ಲಾ ದರ್ಶನ ಮುಗಸ್ಕೋಂಡು ಸ್ವಲ್ಪ ಹೊತ್ತು ಅಲ್ ಕುಂತು.

ಆಮೇಲೆ ನಾವ್ ದೇವಸ್ಥಾನ ದಿಂದ ಹೊರಗ್ ಬಂದು ಆಮೇಲೆ ಅಲ್ಲೆ ಸ್ವಲ್ಪ ಎಲ್ಲಾ ಮಕ್ಳಗೆಲ್ಲಾ ಆಟದ್ ಸಾಮಾನು ಅದು ಇಸ್ಟೂ ಎಲ್ಲಾ ಕೊಡಸಿ.

ಆಮೇಲೆ ಯಾರ್ ಯಾರಿಗ್ ಏನೇನ್ ಬೇಕ್ ಎಲ್ಲಾನೂ ಅಡ್ಡಾಡಿ ಎಲ್ಲಾನೂ ತಗೊಂಡ್ರು ಬಳಿ ಅಲ್ಲಿ main ಅಂದ್ರ ಬಳಿ ರಿ ಉಳವಿ ಬಳಿ ಹಾಕೊಂಡ್.

ಛಲೋ ಇರ್ತಾವ್ ರಿ ಚಂದ್ ಇರ್ತಾವ್ ಬಳಿ ತಗೊಂಡ್ರು.

ಮತ್ತ್ ಎನ್ ಬೇಕ್ ಅದನ್ನೆಲ್ಲಾ ತಗೊಂಡ್ರು ಆಮೇಲೆ ನಾವ್ ಅಲ್ಲಿಂದ ಎಷ್ಟ್ ಹನ್ಯಾಡ್ ಗಂಟೆ ಅದು ಆಯ್ತು ಆಮೇಲೆ ಹನ್ಯಾಡು ವರೀಯಂಗ್ ಒಂದ್ ಗಂಟೆಗ್ ಊಟ start ಆರ್ತಿ ಅಲ್ಲೆ.

ಪ್ರಸಾದಾ, ಅಂದ್ರ ಉಳವಿ ಪ್ರಸಾದ ಪ್ರಸಾದಕ್ಕ ಹೋದ್ವಿ, ಪ್ರಸಾದ್ ಎಲ್ಲಾ ಮುಗ್ಸ್ಕೊಂಡ್ ಆಮೇಲೆ ಮದ್ಯಾನ್ಹ ಹಂಗೆ ಬಂದ್ವಿ ರಿ.

ಬಂದ ಅಲ್ಲೋಂದ ಪಕ್ಷಿಧಾಮ ಅಂತ್ ಐತ್ರೀ ಅಲ್ಲೆ ಉಳವಿ ಸ್ವಲ್ಪ ದಾಟಿ ಪಕ್ಷಿಧಾಮ ಐತಿ ಅಲ್ಲೆ, ಹಂಗೆ ಪಕ್ಷಿಧಾಮ ನೋಡಿ ಅಲ್ಲಿ ಪಕ್ಷಿಗಳು ಎಲ್ಲಾ ನಾನಾ ತರ ಪಕ್ಷಿಗಳು ಬರ್ತಾವ್ ರಿ ಅಲ್ಲೆ.

ನಾನಾ ತರದ್ದು ಎಸ್ಟ ಈ ಪಕ್ಷಿ ಅನ್ನಂಗಿಲ್ಲ ಎಲ್ಲಾ ತರ ಪಕ್ಷಿ ಬರ್ತಾವ.

ಆಮೇಲೆ ಸ್ವಲ್ಪ ಎಲ್ಲಾನೂ nature ಚಂದ್ ಐತ್ರೀ ಅಲ್ಲೆ ಅಲಿ ಎಲ್ಲಾ nature ಎಲ್ಲಾ ನೋಡ್ಕೊಂಡು ಆಮೇಲೆ ಈ ಕಡೆ ಅದ್ ಒಂದ್ ಕಾಡಿನ್ಯಾಗ ಹಂಗ ಸಲ್ಪ ಹತ್ರ ಬಂದ್ರ ಕಾಳಿ ನದಿ ಐತ್ರೀ.

ಅದನ್ನ ನೋಡ್ಕೊಂಡು ನೀರಾಗ್ ಸಲ್ಪ ಹುಡ್ಗೂರ್ ಅಂದ್ರ ನೀರ್ ಒಳ್ಗ ಅಂದ್ರ ಯಾರಿಗಿಸ್ಟಇಲ್ಲ ನೀರ್ಒಳ್ಗ ಆಟ ಆಡಿದ್ರು.

ಬರೀ ನೀರ್ಒಳ್ಗ ಆಟ ಆಡಿ ಅಲ್ಲಿ ಅಲ್ಲಿನೂ nature ಚಂದ್ ಐತಿ ಬರೆ ಎಲ್ಲಿ ನೋಡಿದ್ರು ಗುಡ್ಡಾಗುಡ್ದದ್ಮೇಲೆ ಹಸಿರಾತ್ ಇದು.

ಚಂದ್ ಇತ್ರೀ ಅದನ್ ನೋಡಾಕ ಕಣ್ಣುಗಳ ಸಾಲದು ಅಸ್ಟ ಚಂದಿತ್ತು ಅಲ್ಲೋಂಸಲ್ಪ ಅ time ಅನ್ನ ಕಳದ್ವಿ ಆಮೇಲೆ.

ಒಟ್ಟ ಅಲ್ಲೆ ಬಿಟ್ಬ ಬರಾಕ ಮನ್ಸ್ ಆಗ್ವಲ್ಲದು ಅಸ್ಟ ಚಂದಿತ್ ಅದ ಕಾಳಿ ನದಿ ಅಲ್ಲೆ ಸಲ್ಪ ಎಲ್ಲಾ nature ಅದು.

ಆಮೇಲೆ ನಾವ್ ಎಲ್ಲಾರು ಹೆಂಗ್ಸುರು ಬಾಳ್ ಮಂದಿ ಹೋಗಿದ್ವಿ ರಿ ಏನೋ ಅಲ್ಲೆ Dandeli ಹತ್ತೇತ್ರಿ.